ಇಲ್ಲಿ ಬ್ಯಾನರ್ಸ್ ಗಳು ಹಾಗು ಕಿಟಕಿಗಳನ್ನು ಕಾಣು--

ಕಾಣುತ್ತಿದೆ ಹೊರಗಡೆ ಒಂದು ಸಹ ಬಲ್ಬ್ ಇದೆ.

ಅಲ್ಲಿ ಹಲವಾರು ಜಂಗಲ್ ಟೈಪ್ --

ಗಿಡಗಳನ್ನು ಕಾಣುತ್ತಿವೆ ಮತ್ತು ಸಣ್ಣ ಸಣ್ಣ ಸಸ್ಯಗಳನ್ನು ಕಾಣುತ್ತಿವೆ.

ಕೆಲವು ಹೆಣ್ಣು ಮಕ್ಕಳು ಹಾಗೂ ಕೆಲವು ಗಂಡು ಮಕ್ಕಳು ಕೂಡ ನಿಂತುಕೊಂಡಿದ್ದಾರೆ.

ಇಲ್ಲಿ ದೇವರ ಫೋಟೋಸ್ ಗಳನ್ನು ಕಾಣುತಿವೆ.

ಅದರದಲ್ಲಿ ಶಿವನ ಫೋಟೋ ಶಿವಾಜಿಯ ಫೋಟೋ ಪಾರ್ವತಿಯ ಫೋಟೋ ಹಾಗೂ ಶಿವನ್ ಫೋಟೋ ಮತ್ತು ಬುದ್ದನ ಫೋಟೋ ಅನ್ನು ಕಾಣುತ್ತಿವೆ.

ಒಂದು ಮಷೀನ್ ನನ್ನು ಕಾಣುತ್ತಿದೆ ಅಲ್ಲಿ ಒಂದು ಬಕೆಟ್ ಇದೆ.

ಶ್ರೀ ಸಂಬಯ್ಯ ಬಚ್ಚ ಎಂಬ ಡ್ರಗ್ಸ್ ನ ದುಕನನ್ನು ಕಾಣುತ್ತಿದೆ.

ಮತ್ತು ಈಚೆ ಸೈಡಿ ನಲ್ಲಿ ಮೂರು ಬೈ ಎರಡು ಬೈಕ್ಸ್ ಮತ್ತು ಒಂದು ಸೈಕಲ್ ಕೂಡ ಕಾಣುತ್ತಿದೆ.

ಮತ್ತು ಇನ್ನೊಬ್ಬ ಮನುಷ್ಯ ಕೌಂಟರ್ ಬಳಿ--

ಆ ಗಾರ್ಡಿನಲ್ಲಿ ಹಚ್ಚು ಹಸಿರಾದ ಗಿಡಮರಗಳನ್ನು ಕಾಣುತ್ತಿವೆ.

ಇದಕ್ಕು ಪರ್ದೆ ಹಚ್ಚಿದ್ದಾರೆ ಅಲ್ಲಿ ಒಂದು ಕುರ್ಚಿಯನ್ನು ಇಟ್ಟಿದ್ದಾರೆ.

ಹಲವಾರು ಡಬ್ಬಿಗಳನ್ನು ಇಟ್ಟಿದ್ದಾರೆ ಕೆಳಗಡೆ ಒಂದು ಅರ್ಬಿಯನ್ನು ಬಿದ್ದಿದೆ.

ಇಲ್ಲಿ ಒಂದು ಮನೆಯನ್ನು ಕಟ್ಟುತ್ತಿದ್ದಾರೆ ಆ ಮನೆಯಲ್ಲಿ ರಾಡ್ ಗಳನ್ನು ಹಾಕಿದ್ದಾರೆ.

ಇಲ್ಲಿ ಹಲವಾರು ಟೈರ್ಸ್ ಗಳನ್ನು ಕಾಣುತ್ತಿವೆ ಮೇಲ್ಗಡೆ ಒಂದು ಬಲ್ಪ್ ಒಂದು ಸಿ_ಸಿ_ಟಿ_ವಿ --

ಇಲ್ಲಿ ಒಂದು ಆಫೀಸನ್ನು ಕಾಣುತ್ತಿದೆ ಆ ಆಫೀಸ್ನಲ್ಲಿ--

ಒಂದು ಕುರುಚಿಯನ್ನು ಇಟ್ಟಿದ್ದಾರೆ ಅ ಕುರ್ ಹಿಂದುಗಡೆ ಹಲವರು ಪೇಪರ್ಸ್ ಗಳನ್ನು ಅಂಟಿಸಿದ್ದಾರೆ.

ಒಂದು ಅಲ್ಲಿ ಒಂದು ಕುರ್ಚಿ ಆ ಕುರ್ಚಿಯ ಮೇಲೆ ಒಬ್ಬ ಮನುಷ್ಯ ಕುಂತಿದ್ದಾನೆ.

ಇಲ್ಲಿ ಒಂದು ಮನೆಯನ್ನು ಕಟ್ಟುತ್ತಿದ್ದಾರೆ ಆ ಮನೆಗೆ ಹಲವಾರು--

ಇಲ್ಲಿ ಒಂದು ದುಕಾನ್ ಅನ್ನು ಕಾಣುತ್ತಿದೆ ಆ ದುಕಾನದಲ್ಲಿ --